ನನ್ನ ಮನೆಯಲ್ಲಿ ಈಗ ನಾನು ಸಧ್ಯಕ್ಕೆ ಒಬ್ಬಳೇ ಇರುದು ಎಂತಿಲ್ಲಾ ಮಾಡ್ಲಿಲ್ಲಾ.

ಹಾಗೆ ನಾನೆ ಮಾಡುದು ನಾನೆ ತಿನ್ನುದು ಅಂತ ಆಗಿದೆ.

ಹಾಗೆ ಹೌದು ಹೌದು ಎಲ್ಲರಿದ್ರೆ ಚೆಂದ.

ನಾವೇ ಮಾಡಿಕೊಂಡು ನಾವೇ ತಿನ್ನುವುದ್ರಲ್ಲಿ ಎಂತ ಇರುದಿಲ್ಲಾ ಹಾಗೆ ಹಾಗೆ ನಾನು ಸಂಜೆ ನಿಮ್ಮ ಮನೆಗೆ ಬರುವಂತ ಇದೇನೆ.

ಬನ್ನಿ ಖಂಡಿತ ಆತ್ಮೀಯ ಸ್ವಾಗತ ನಿಮಗೆ

ನಾನ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ? ಹಾ ನಾನು ಉಷಾರಿದ್ದೇನೆ ಮನೇಲೆಲ್ಲ ಹೇಗಿದ್ದಾರೆ? ನಮ್ಮನೇಲೆಲ್ಲ ಉಷಾರಾಗಿದ್ದಾರೆ.

ಅಂದ್ರೆ ನಿಮ್ birthday ಆಯ್ತಲ್ವಾ ಮೊನ್ನೆ ಹಾಗೆ ಹೇಗೆ celebration ಮಾಡಿದ್ರಿಯಂತ ಕೇಳೋಣ ಅಂತ call ಮಾಡಿದೆ.

celebration ತುಂಬಾ ಜೋರಾಗಿತ್ತು.

ಅಣ್ಣಂದು gold ಇತ್ತು.

cake cutting ಎಲ್ಲಾ ಇತ್ತು.

ಹೌದು neighbours, friends, relatives ಎಲ್ಲಾ ಇದ್ರು.

ಹೌದು friends ಬಂದಿದ್ರು.

friends ಅಹ್ photo ದು frame ಕೊಟ್ಲು ಒಬ್ಳು.

ಹಾಗೆ cake cutting ಮಾಡಿ ಮತ್ತೆ ನಾವು Mangalore ಗೆ ಹೋದ್ವಿ. ಎಲ್ಲಿಗ್~ ಎಲ್ಲಿಗೆ ಹೋದ್ರಿ Mangalore ಗೆ? ಹ್ಮ್ ನಾವ್ city center ಗೆ ಹೋದ್ವಿ.

ಅಲ್ಲಿ ಒಂದು ಸಣ್ಣದಾಗಿ ಒಂದು cake cutting ಇತ್ತು.

ಅಲ್ಲಿ ಅಹ್ ಬೇರೆ friends ಎಲ್ಲಾ ಇದ್ರು ಅವ್ರೊಟ್ಟಿಗೆ ಇದು ಮಾಡಿ ಮತ್ತೆ cake ಎಲ್ಲಾ cutting ಇತ್ತು. ಎಷ್ಟು ಮಂದಿ ಹೋಗಿದ್ರಿ Mangalore ಗೆ?

ನಾವು ಅಹ್ ಒಂದು family ಆ~ ಆರು ಮಂದಿ ಇದ್ವಿ. ಹಾ ಮತ್ತೆ ಎಲ್ಲರೂ ಅವರವರ್ ca~ car ರಲ್ಲೆಲಾ ಬಂದ್ರು.

ಹಾ ಮನೆಯಲ್ಲಿ ಏನೂ special ಮಾಡಿರರ್ಲಿಲ್ವಾ? ಮನೆಯಲ್ಲಿ ಮಾಡಿದ್ವಿ ಬಿರಿಯಾನಿ ಮಾಡಿದ್ವಿ.

ಕಬಾಬು, ಬಿರಿಯಾನಿ ಮತ್ತೆ ಪಾಯ್ಸ ಮಾಡಿದ್ವಿ.

ಹ್ಮ್ .

ಅಹ್ ತುಂಬಾ ಗಮ್ಮತ್ತಿಂದ ಆಯ್ತಲ್ವಾ ನಿಮ್ birthday ?

ಎಣಿಸಿದ್ರಾ ಇಷ್ಟು ಇಷ್ಟು ಗಮ್ಮತ್ ಇರ್ತದಂತ?

ಹಾ, ತುಂಬಾ surprise ಆಗಿತ್ತಲ್ವಾ?

ಹಾ ಪ್ರತಿ ಪ್ರತಿ ವರ್ಷ ಹೀಗಿದ್ರೆ ತುಂಬಾ ಖುಷಿಯಾಗ್ತದಲ್ವಾ?

ಹೀಗೆನೇ ಇದ್ರೆ ಒಂದು ಚಂದ ಅನ್ಸಿ, ಖುಷಿಯಾದ ಒಂದು birthday celebration ಆಯ್ತು.

ಇಷ್ಟು ಗಮ್ಮತಿಂದ ಆಗ್ತ~ ಆಗ್ತದಂತೆಣಿಸಿರಲಿಲ್ಲ ನೀವು? ಎಣಿಸಿರ್ಲಿಲ್ಲ ಹೌದು ನಿಜವಾಗ್ಲೂ.

ಅಷ್ಟು ಗ್ರಾ~ ತುಂಬಾ ಅಂದ್ರೆ ತುಂಬಾ grand ಮಾಡಿದ್ವಿ.

ಹಾ ನಾನ್ ನಿಮ್ಗೆ ಇನ್ನೊಮ್ಮೆ call ಮಾಡ್ತೇನಾಯ್ತಾ?

ಅಹ್, ನಾನ್ ಚೆನ್ನಾಗಿದ್ದೇನೆ, ಮತ್ತೆ ಏನ್ ಮಾಡ್ತಿದ್ದೀರಿ?

ನಾನ್ ಏನಿಲ್ಲ ಈಗ ಕುತ್ಕೊಂಡಿದ್ದೆ, ನೀನ್ ಏನ್ ಮಾಡ್ತಿದ್ಯಾ? ನಾನು ಕೂಡ ರಜೆ ಅಂತ ಮನೆಯಲ್ಲಿ ಇದ್ದೇನೆ, ಮನೆಯಲ್ಲೆಲ್ಲಾ ಹೇಗಿದ್ದಾರೆ? ಅಹ್, ಹುಷಾರಾಗಿದ್ದಾರೆ, ನಿನ್ ಮನೆಯಲ್ಲಿ ಹೇಗಿದ್ದಾರೆ?

ಅಹ್ ಹಾಗೆ ಮತ್ತೆ ಏನ್ ರಜೆಯೆಲ್ಲಾ ನೀವು ಮನೆಯಲ್ಲಿದ್ದೀರಲ್ಲ, ಮುಗಿತಾ ನಿಮ್ದು?

ಅಹ್ college ಎಲ್ಲಾ ಒಳ್ಳೆದಿದೆ, ಆಗ್ತದೆ.

ಅಹ್ ನಮ್ಗೆ ಈಗ ರಜೆ ಸಿಕ್ಕಿದೆ ಹೌದ್.

ಹ್ಮ್ ಎಷ್ಟು ದಿವಸ ರಜೆ college ಇಗೆ? ರಜೇ ಅಹ್ ಎರಡು ವಾರ ಉಂಟು. ಹೌದಾ! ಎಲ್ಲಿಗಾದ್ರೂ ಹೋಗುವ ಅಂದಾಜ್ ಉಂಟಾ ?

ನೋಡ್ಬೇಕಷ್ಟೆ ಎಲ್ಲಾ ಬರ್ಬೇಕಷ್ಟೆ. ಅಲ್ಲೇ ಒಳ್ಳೇದಾಗ್ತದಲ್ಲ? ಅಹ್ college ಎಲ್ಲಾ ಒಳ್ಳೇದಾಗ್ತದೆ. ಹ್ಮ್ cla~ ಇಗೆ ಎಲ್ಲಾ ಗೆಳೆಯರೊಂದಿಗೆಲ್ಲಾ ಒಳ್ಳೇದಾಗ್ತದೆ.

ಹೌದು ಮನೆಯಲ್ಲಿ ಕೂತುಕೊಂಡು bore ಆಗ್ತದೆ college ಅಲ್ಲಿ college life ಬೇರೆ ಅಲ್ಲೆಲ್ಲಾ.

ಅದೇ ಗೆಳೆಯರೊಂದಿಗೆ ಎಲ್ಲಾ ಒಟ್ಟಿಗೆ ಸೇರಿ .

ನಮ್ಮ college ಅಲ್ಲಿ trip ಅಂತ ಮಾಡುದಿಲ್ಲ ನಾವೇ class ಇಂದ ಹೋಗ್ತೇವೆ. ಅಹ್.

ಅಂದ್ರೆ ತುಂಬಾ ಮಂದಿ ಇದ್ದಾರಲ್ಲ ಹಾಗೆ college . ಅಹ್ ಹ್ಮ್ ಮತ್ತೆ college day ಆಗಿದ? ಇಲ್ಲಾ ನಾಡ್ದು ಉಂಟು March end ಗೆ.

day ನಿಮ್ಮ?

ಬ~ ಇನ್ ಆಗ್ಬೇಕು.

ಏನಾದ್ರೂ ಏನ್ ಏನಾದ್ರೂ program ಇಗೆ ಸೇರಿದ್ಯಾ?

ಅಹ್ last ನೋಡ್ಬೇಕಷ್ಟೆ ಅಹ್ ಭಾಷಣಕ್ಕೆ ಅಹ್ ಪ್ರಬಂಧ ಬರೆಯಲಿಕ್ಕೆ ಅದಿಕ್ಕೆಲ್ಲ ಸೇರ್ಬೇಕು ಅಂತ ಇದ್ದೇನೆ.

ನಾವ್ಸ ನೋಡ್ಬೇಕು ನೋಡ್ಲಿಲ್ಲ .

ಹ್ಮ್ ಹ್ಮ್ ಮನೆಯಲ್ಲಿ ಕೂತು bore ಆಗ್ತದೆ, college ಅಲ್ಲಿ ಇದ್ರೆ time ಹೋಗುದು ಗೊತ್ತಾಗಲ್ಲ. ಅಹ್ college ಇಗೆ ರಜೆ ಇರ್ವಗ college ಇಗೆ ಹೋಗ್ಬೇಕು ಅಂತ ಆಗ್ತದೆ ?

ಹೌದ್ ಅದೇ ಕೆಲವ್ ಇದು ಪಾಠ ಕೇಳ್ವಗ bore ಆಗ್ತದೆ ಕುತ್ಕೊಳ್ಳ್ವ ಅಂತ ಆಗ್ತದಲ್ಲ? ಅಹ್ ಹೌದ್ ಮಧ್ಯಾಹ್ನಕ್ಕೆ time ಊಟ ಮಾಡಿದ ನಂತ್ರ ಪಾಠ ಕೇಳಲಿಕ್ಕೆ ಆಗುದಿಲ್ಲ ನಿದ್ದೆ ಬರ್ತದೆ.

ಅದೇ practical ಆದ್ರೆ ಕೇಳ್ಬೋದು, ಇದು theory ಆದ್ರೆ ತುಂಬಾ ಕಷ್ಟ ಆಗ್ತದೆ

ಅದೂ ಕೂಡ ಮಧ್ಯಾಹ್ನ ಮೇಲಾದ್ರೆ ತುಂಬಾ ಕಷ್ಟ ಆಗ್ತದೆ.